ಟೆಕ್ ನಂಬರ್ ಅಂತ ಹೇಳಿ ಬರೆಯುವನ್ನು ನಾವು ನೋಡಬಹುದು ಅದೇ ರೀತಿ ಎರಡು ಕಾರು ಗಳು ಇಲ್ಲಿ ನಿಂತಿರುತ್ತವೆ ಮತ್ತು ಬೈಕ್ ಗಳು ನಿಂತಿರುವುದನ್ನು ನಾವು ನೋಡಬಹುದು ಅದೇ ರೀತಿ ಒಬ್ಬ ಮನುಷ್ಯ --

ರೀತಿ ಇಲ್ಲಿ ಹಚ್ಚ ಹಸಿರಾದ ಸಸಿಗಳನ್ನು ನಾವು ಕಾಣಬಹುದು.

ಟೂ ವೀಲರ್ ಬೈಕ್ ಕೂಡ ಕಾಣಿಸ್ತಿದೆ.

ಹಾಗೆ ನೋಡಲು ಹಲವಾರು ಟೈಲ್ಸ್ ಗಳು--

ನೋಡಲು ಕಾಣುತ್ತಿವೆ ಅದೇ ರೀತಿ ಒಂದು ಶೆಡ್ ಅನ್ನು ಮಾಡಿ ಶೆಡ್ಡಿನ ಬುಡಗ ತಳಗಡೆ ಇಟ್ಟಿರುವುದನ್ನು ನಾವು ಕಾಣಬಹುದು.

ಟ್ರಾಲಿ ಗೆ ಪೇಂಟ ನ್ನು ಹಚ್ಚಿದ್ ಹಚ್ಚಿರುವುದನ್ನು ನಾವು ಕಾಣಬಹುದು ಅದೇ ರೀತಿ ಟ್ರಾಲಿಯ --

ಹಲವಾರು ಕಾಂಪ್ಲೆಕ್ಸ್ ಗಳಾಗಿರುತ್ತವೆ ಒಂದು ಕಾಂಪ್ಲೆಕ್ಸ್ ಇನ ಮೇಲೆ--

ಕ್ರಿಕೆಟ್ ಆಡುವುದನ್ನು ತೋರಿಸುವುದನ್ನು ಕಾಣಬಹುದು ಅದೇ ರೀತಿ ಹಲವಾರು ಜನ ಬಂದು ಕುಳಿತುಕೊಂಡು ನೋಡುವುದನ್ನು ನಾವು ಕಾಣಬಹುದು.

ಇದು ಒಂದು ಹೂವಿನ ಅಂಗಡಿಗೆ ಯಾಗಿರುತ್ತದೆ ಇಲ್ಲಿ ನಮಗೆ ಕಾಣಿಸಲು ಹೂವಿನ ಹಾರಗಳು ನನಗೆ ಕಾಣಿಸುತ್ತಿವೆ.

ಅಕಡಿ ಮತ್ತು ಕುರ್ಚಿಗಳನ್ನು ನಾವು ಇಲ್ಲಿ--

ಎಲ್ಲಾರು ಸುತ್ತಲಿನ ಒಂದು ಬೆಂಕಿಯನ್ನು ಹಾಕಿ ಅದರ ಝಳಕೆ ಕುಂತಿರುದನ್ನು ನಾವು ಕಾಣಬಹುದು.

ಇದು ಒಂದು ಹೇರ್ ಸಲೂನ್ ಆಗಿರುತ್ತದೆ ಇಲ್ಲಿ ಒಳಗಡೆ--

ಅನ್ನು ನಾವು ಕಾಣಬಹುದು ಅದೇ ರೀತಿ ಹೊರಗಡೆ ನಿಂತುಕೊಂಡು ಫೋಟೋ ವನ್ನು ತೆಗೆಸಿಕೊಂಡಿರುವುದನ್ನು ನಾವು--

ನಮಗೆ ಕಾಣಲು ಒಂದು ಟು ವೀಲರ್ ಬೈಕ್ ಅನ್ನು ಇಲ್ಲಿ ನಿದ್ರಿಸಿದ್ದಾರೆ.

ಇದು ಒಂದು ಗ್ರಾಂಡ್ ಫಿನಾಲೆ ಅಂತಹ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿರುತ್ತಾರೆ.